ಆ ಬ್ಯಾನರ್ ಮೇಲೆ ಅಬ್ದುಲ್ ಸಮದ್ ಬೆಡ್ ವರ್ಕ್ಸ್ ಅಂತ ಬರೆದಿದ್ದಾರೆ.

ಈ ಅಂಗಡಿಯಲ್ಲಿ ಹಲವಾರು ರೀತಿಯ ಸಾಮಾನುಗಳಿವೆ ಶಾಂಪೂ ಗಳಿವೆ.

ಸಣ್ಣ ಸಣ್ಣ ಕಿಟಕಿಗಳಿವೆ ಹಾಗು ಇಲ್ಲಿ ಬಹಳಷ್ಟು ಜನರು ಇದ್ದಾರೆ.

ಈ ಅಂಗಡಿಯಲ್ಲಿ ನೀರು ತುಂಬಲು ಒಂದು ಟ್ಯಾಂಕ್ ಇದೆ.

ಈ ಕಟ್ಟಡದ ಒಳಗಡೆ ಹೋಗಲು ಒಂದು ಕಬ್ಬಿಣದ ಕಪ್ಪು ಬಣ್ಣದ ಬಾಗಿಲು ಇದೆ.

ಇಲ್ಲಿ ಒಂದು ವಯರ್ ಇದೆ ಇಲ್ಲಿ ಒಂದು ಬಟನ್ ಇದೆ.

ಇಲ್ಲಿ ಕುಳಿತುಕೊಳ್ಳಲು ಒಂದು ಸಣ್ಣ ಕುರ್ಚಿ ಇದೆ ಹಾಗು ಇಲ್ಲಿ ಒಂದು ಬುಟ್ಟಿ ಇದೆ.

ಹಿಂದೆ ದೊಡ್ಡ ದೊಡ್ಡ ಗಿಡ ಮರಗಳಿವೆ.